ಮೇಲಕ್ಕೆ ಎದ್ದು ಎತ್ತಿ ಕಾರ್ಮಿಕ ಅದನ್ನು ಪೈಪ್‌ ನಲ್ಲಿ ಬರುವ ನೀರಿನ ಮೂಲಕ ತೊಳೆಯುತ್ತಿದ್ದಾನೆ.

ದೂರದಲ್ಲಿ ಒಂದು ಬೃಹತ್‌ದಾದ ಕಟ್ಟಡ ಇರುವುದನ್ನು ಹಾಗೂ ಬಹಳಷ್ಟು ವಾಹನಗಳನ್ನು ಪಾರ್ಕ್‌ ಮಾಡಿರುವುದನ್ನು ಗಮನಿಸಬಹು--

ಇಡೋದ್ನು ಬೋಸ್ ಸರ್ವಿಸ್ ಸೆಂಟರ್. ಎಲ್ಲಿ ಕನಕ ಆಟೋ ಸೆಂಟರ್ ಎಂದು ಬರೆಯಲಾಗಿದೆ.